ಈ ಸನ್ನಿವೇಶದಲ್ಲಿ ನನಗೆ ಏನು ಕಾಣುತ್ತೆ ಅಂದರೆ ಇದು ಒಂದು ಲೆಜೇಂಡ್ರಿ ಲ್ಯಾಬ್ ಎಂದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಂದು ಬರೆದಿರುವ ಒಂದು ಅವರ್ ಸರ್ವೀಸ್ಶ ಅಥವಾ ಇದು ಒಂದು ಹೊಟೇಲ್ ತಾರಾ ಕೆಲಸ ಮಾಡುತ್ತೆ ಗೆಸ್ಟ್ ಲ್ಯಾನ್ಡಿ ಹಾಗಿರಬಹುದು.

ಯಲ್ಲಿ ದೂರದಲ್ಲಿ ಸೂರ್ಯ ಕಾಣುವಂತೆ ಈ ಚಿತ್ರವನ್ನು ಸೆರೆ ಹಿಡಿದಿದ್ದಾರೆ.

ಇಲ್ಲಿ ತುಂಬಾ ಜನರು ಪ್ರತಿನಿತ್ಯ ದೇವರ ದರ್ಶನವನ್ನು ಮಾಡುತ್ತಾರೆ.

ಈ ಸನ್ನಿವೇಶದಲ್ಲಿ ಏನು ಕಾಣುತ್ತೆ ಅಂದರೆ ಇಲ್ಲಿ ಚಿಕ್ಕ ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಂದು ಯೋಗಾಸನವನ್ನು ಮಾಡುತ್ತಿರುವುದು ಕಾಣುತ್ತೆ---

ನನಗೆ ಈ ಸನ್ನಿವೇಶದಲ್ಲಿ ಏನು ಕಾಣುತ್ತವೆ ಅಂದರೆ ಇವು ಎರೆಡು ಗಿಳಿಗಳು ತರ ಕಾಣುತ್ತವೆ ಈ ಗಿಳಿಗಳು ಏನ್ ಇವೆ ಬಾಳ ಗಿಳಿಗಳು ಬಿಳಿ ಆಹ್- ಅಲ್ಲಾ ಹಸಿರು ಬಣ್ಣವನ್ನು ಹೊಂದಿರುತ್ತವೆ.

ಇವು ತಿನ್ನಲು ಯಾವುದೇ ಕಾರಣಕ್ಕೂ ಒಳ್ಳೆಯದುಕ್ಕೆ ಉಪಯೋಗಿಸಬೇಕು ಇವು ಸಿಹಿಯಾಗಿ ಇರ್ತವೇ.

ನಮಗೆ ಈ ಸನ್ನಿವೇಶದಲ್ಲಿ ಏನು ಕಾಣುತ್ತೆ ಅಂದರೆ ಇಲ್ಲಿ ಆಟವಾಡಲು ಬಳಸುವ ಒಂದು ಶಟ್ಲ್ ಕಾಕ್ ತರ ಮತ್ತು ಫುಟ್ಬಾಲ್ ವಾಲಿಬಾಲ್ ಥ್ರೋ ಬಾಲ್ ಮತ್ತು --

ಇದು ಬಣ್ಣಬಣ್ಣವಾಗಿರುತ್ತದೆ ಮತ್ತು ಇವುಗಳನ್ನು ತುಂಬಾನೇ ಬಳಸುವ ಒಂದು ಹೂವಿನ ಜಾತಿಯಾಗಿದೆ ಇದು ನೋಡಲು ಬೆಳೆಯಲು ತುಂಬಾನೇ ಚೆನ್ನಾಗಿರುತ್ತವೆ ಈ ಹೂವುಗಳು.

ಈ ವ್ಯಕ್ತಿಯು ಒಂದು ಇದು ಒಂದು ಕಾರು ಏನಿದೆ ಅದು ತುಂಬಾನೇ ಚೆನ್ನಾಗಿದೆ ಈಗ ತಾನೇ ಹೊಸದಾಗಿ ಮಾಡಿದ್ದಾರೆ ಇದಕ್ಕೆ ಇಂದನವನ್ನು ತುಂಬುತ್ತಿರುವುದು ನಮಗೆ ಸ್ಪಷ್ಟವಾಗಿ ಕಾಣುತ್ತಿದೆ.

ನಮಗೆ ಈ ದೃಶ್ಯದಲ್ಲಿ ಏನು ಕಾಣುತ್ತೆ ಅಂದರೆ ಇಲ್ಲಿ ಒಂದು ಯಾವುದೋ ಮಕ್ಕಳು ಏನಿದ್ದಾರೆ ಇವರು ತಮ್ಮ ಹೊಸದಾದ ಒಂದು ಹೊಸ ಯೋಜನೆಗಳಿಂದ.

ಈ ಸನ್ನಿವೇಶದಲ್ಲಿ ಏನು ಕಾಣುತ್ತೆ ಅಂದರೆ ಇಲ್ಲಿ ಒಂದು ಬಾಳ ಹುಡುಗಳು ಒಂದು ಹುಡುಗರು ಒಬ್ಬರು ಕಾರ್ಮಿಕರು ಈ ಮನೆಗೆ ಬಾಗಿಲನ್ನು ರೆಡಿ ಮಾಡುತ್ತಿರುವ ನನಗೆ ಕಾಣಿಸುತ್ತಿದೆ.

ಇಲ್ಲಿ ಗಿಡ ಮರಗಳು ತುಂಬಾನೇ ಬೆಳೆಸಿದ್ದಾರೆ ಮತ್ತು ಕುಳಿತುಕೊಂಡಿದ್ದಾರೆ ಒಂದು ನಗರ ಪ್ರದೇಶ ದೂರದಲ್ಲಿ ಇರೋ ತರ ಕಾಣುತ್ತೆ .